ಇಲ್ಲೇ ಸಿಗ್ನಲ್ ಐತಿ. ಸಿಗ್ನಲ್ ಅಂದ್ರೆ ರೆಡ್ ರೆಡ್ ಆತ್ ಅಂದ್ರ ಯಲ್ಲಾ ಗಾಡಿ ನಿಂದಿರ್ತಾವ. ಒಬ್ಬಂವಾ ಇಲ್ ಮನಷ್ಯ ರೋಡ್ ಕ್ರಾಸ್ ಮಾಡಾತಾನ್ ನೋಡ್ರಿ. ಅಹ್ ರೋಡ್ ಕ್ರಾಸ್ ಮಾಡಿದಮ್ಯಾಗ ಅದ ಗ್ರೀನ್ ಆಕೈ ಗ್ರೀನ್ ಅಕ್ಕೆತ್ ಸಿಗ್ನಲ್ .

ಇದು ಬಿಲ್ಡಿಂಗ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಾತೈತ್ ನೋಡ್ರಿಲ್ಲೆ. ಮತ್ತ ಇಲ್ ಮುಂದ ಅಹ್ ಅದ್ ಇಟ್ಟಂಗಿ ಇಟ್ಟಾರ. ಇನ್ನು ಸ್ವಲ್ಪ ಕಾನ್ಸ್ಟ್ರುಷನ್ ಆಬೇಕ ಅದ್ ಮತ್ತ್ ಇಲ್ ಮುಂದ--

ಒಂಥರಾದ್ ಹುಡಗಿ ಐತೆ ಕಾಸ್ಮೆಟಿಕ್ಸ್ ಯಲ್ಲಾ ತರದ್ ಸಿಗ್ತಾವ್ರಿ ಇಲ್ಲೇ. ಮತ್ತ್ ಇಲ್ ಮೆಡಿಕಲ್ ಶಾಪ್ ಅದ ನೋಡ್ರಿ ಬಾಜು. ಮತ್ತ್ ಇಲ್ ಅಪ್ಸರಾ ಅಂತ ಐಯ್ತ್ ನೋಡ್ರಿಲ್ಲೇ ಅಷ್ಟ.